ಈ ಚಿತ್ರದಲ್ಲಿ ಹೆಚ್‌.ಎಮ್‌ ಆಡಿಟೋರಿಯಮ್‌ ಅನ್ನು ಕಾಣುತ್ತೇವೆ.

ಜನರು ಚಾ ಅಥವಾ ಕಾಫಿ ಕುಡೀಲಿಕ್ಕೆ ಬರುತ್ತಾರೆ.

ಈ ಚಿತ್ರದಲ್ಲಿ ನಾವು ಮಾಲ್‌ಗಳನ್ನು ಕಾಣಬಹುದು.

ಕೆಲವರು ದೊಡ್ಡ ಜಿಂಕೆಗಳು ಮತ್ತು ಕೆಲವು ಮರಿ ಜಿಂಕೆಗಳು.

ಆ ದರ ಹಿಂದೆ ತುಂಬ ಮರಗಳಿವೆ ಮತ್ತು ಒಂದು ಕಟ್ಟಡ ಕೂಡ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಒಂದು ರೋಡ್‌ ಇದೆ ತುಂಬ ಜನರುಗಳು ನಿಂತಿದ್ದಾರೆ.

ಈ ರಸ್ತೆಯ ಆಚೆ ಕಡೆ ತುಂಬ ಕಟ್ಟಡಗಳಿವೆ ಆ ಕಟ್ಟಡದಲ್ಲಿ ತುಂಬ ಜನರುಗಳು ನಿಂತಿವೆ.

ಕೂಡ ರಾಕ್‌ಗಳಲ್ಲಿ ವಿವಿಧ ರೀತಿಯ ಜ್ಯೂಸ್‌ಗಳನ್ನು ಕಾಣಬಹುದು.

ಕಾಫಿಯನ್ನು ಕುಡಿಯಲು ಕುಳಿತಿದ್ದಾರೆ ಒಂದು ಸೈಕಲ್‌ ಕೂಡಾ --

ಇಲ್ಲಿ ಚಿಕ್ಕ ಮಕ್ಕಳು ನೆಲದಲ್ಲಿ ಕುಳಿ --

ತು ಎಂತದೋ ಬರೆಯುತ್ತಿದ್ದಾರೆ ಕೆಲವರು ಕ್ರಾಫ್ಟ್‌ ಮಾಡುತ್ತಿದ್ದಾರೆ ಕೆಲವರು.

ಬಾಂಬೆ ಲಕ್ಕಿ ರೆಸ್ಟೋರೆಂಟ್‌ . ಇದೊಂದು ಮಂಗಳೂರಿನಲ್ಲಿರುವ ರೆಸ್ಟೋರೆಂಟ್ .

ಮುಂದೆ ತುಂಬ ವಾಹನಗಳನ್ನು ಪಾರ್ಕಿಂಗ್‌ ಮಾಡಿದ್ದಾರೆ ಒಬ್ಬ ಕಾವಲುಗಾರ ಕೂಡಾ ನಿಂತಿದ್ದಾನೆ.

ಇಲ್ಲಿ ನಮ್ಗೆ ಬೇಕಾದ ವಸ್ತುಗಳು ಸಿಗುತ್ತವೆ .

‌ಈ ಕಟ್ಟಡದ ಮುಂದೆ ವಾಹನಗಳನ್ನು ಪಾರ್ಕಿಂಗ್‌ ಮಾಡಿದ್ದಾರೆ.

ಕೂತಿದ್ದಾರೆ ಆ ಅಂಗಡಿಗಳ ಮುಂದೆ ತುಂಬ ಮಣ್ಣುಗಳ ರಾಶಿಯನ್ನು ಹಾಕಿದ್ದಾರೆ.

ಒಬ್ಬ ಹೆಂಗಸು ಆ ಚರ್ಚಿನ ಮುಂದೆ ನಿಂತಿದ್ದಾರೆ ಮಕ್ಕಳು ಆಟವಾಡುತ್ತಿದ್ದಾರೆ.

ಮಸೀದಿಯ ಮುಖ್ಯ ಉದ್ದೇಶ ಮುಸ್ಲಿಮರ ಪ್ರಾರ್ಥನೆಗೆ ಸ್ಥಳ --

ಇಲ್ಲಿ ಈ ಚಿತ್ರದಲ್ಲಿ ನಾವು ಕಟ್ಟಡಗಳನ್ನು ಕೂಡ ಕಾಣಬಹುದು ಆ ಕಟ್ಟಡದಲ್ಲಿ ಎಸ್.ಬಿ.ಐ ಎ.ಟಿ.ಎಮ್‌ ಕೂಡಾ ಒಂದು.